ಯಾರನ್ನು ಕರಿಯುವುದಂತ ಗೊತ್ತಿ~ ಇದು ಮಾಡ್ಲಿಲ್ಲಾ, ಇನ್ನು ತೀರ್ಮಾನ ಮಾಡ್ಲಿಲ್ಲಾ.

ವಿಠಲರಾಮ್ ಅಂತ ಗೊತ್ತುಂಟಾ? ತುಂಬಾ ಹಾಸ್ಯ ಎಲ್ಲ. ಹಾ ಆಗಬೋದ್ ಸಹ ಆಗಬೋದ್, ಆಗಬೋದ್ ಆಗಬೋದ್, ಸ್ವಲ್ಪ ಹಾಸ್ಯದಲ್ಲಿ ಸ್ವಲ್ಪ ವಿಚಾರ ಸಹ ಗೊತ್ತಾಗ್ತದೆ.

ಮತ್ತೆ ಹಿಂದಿನ ದಿನ, ಅಲಂಕಾರ, decoration ಎಲ್ಲ ಮಾಡಬೇಕು.

ಹಾ ಬೇಕಾದ ಖರ್ಚಿ~ ಖರ್ಚಿಗೆಲ್ಲ, ಅರುಣ್ ಸರ್ ಕೊಡ್ತಾರ ಅಂತೆ.

ಹಿಂದಿನ ದಿನ ನೀವು ಬನ್ನಿ.

ಹಾ ಮತ್ತೆ ಎಂತಾದ್ರೂ ಉಂಟಾ ಸಭಾ ಕಾರ್ಯಕ್ರಮದಲ್ಲಿ?

ಆ ಸಭಾ ಕಾರ್ಯಕ್ರಮ, ಬಹುಮಾನ ಎಂತ ಕೊಡುದು? ಪುಸ್ತಕ ಪುಸ್ತಕ .

Cash prize , ಅರುಣ್ ಸರ್ ಹಾಗೆಂತ ಹೇಳ್ಲಿಲ್ಲ.

Budget , ಅದೆಲ್ಲ ಮಾತಾಡ್ಬೇಕಷ್ಟೆ.

ಹ್ಮ್ ಹಾ ಸ್ವಲ್ಪ ಮತ್ತೆ ಮಾತಾಡುವ, ಅವರು ಈಗ busy ಇದ್ದಾರೆ ಅಂತೆ ಹಾಗ್ ಹೇಳಿದ್ರು ಅವರು.

ಹಾಗಿದ್ರೆ ಅವರತ್ರ ಕೇಳಿ ಹೇಳ್ತೇನೆ.

ಆಗ್ಬೋದು ಆಗ್ಬೋದು, ಅಷ್ಟೇ ಅಲಾ ವಿಷಯ.

ಆ ಅಷ್ಟೇ, ಆ ಹಿಂದಿನ ಬರಬೇಕಾದೀತು.

ಆ ಹೌದು ಹೌದು, ಸರಿ ಆಯ್ತು ಹಾಗಿದ್ರೆ.

ಆ ಸರಿ, ಹಿಂದಿನ ದಿನ ವಿವೇಕಾನಂದ ಜಯಂತಿ ಅಲ್ಲ ಹಿಂದಿನ ದಿನ.

ಮತ್ತೆ, ಹೇಗಿದ್ಯಾ? ಹಾ, ಆರಾಮಿದ್ದೇವೆ. ನೀನು ಹೇಗಿದ್ಯಾ? ಹ. ನಾನ್ಸ ಆರಾಮಿದ್ದೇನೆ. ಹೌದಾ? ಮತ್ತೆ ಅಪ್ರರೂಪಕ್ಕೆ call ಮಾಡ್ತಿದೀಯಾ? ಹ, ಹೌದು. ಅಂದ್ರೆ ನಂದಕ್ಕನ ಮಗುವದ್ದು birthday ಇದೆ.

ಆ, ಒಂದು ವರ್ಷದ್ದು ಅಂದ್ರೆ ಸ್ವಲ್ಪ ಜೋರಾಗಿ celebrate ಮಾಡುವಾಂತ ಹೇಳಿ.

ನಿಮ್ಗೆ invite ಮಾಡುವಾಂತ call ಮಾಡಿದ್ದು. ಹೌದಾ? ಮತ್ತೆ ಯಾವಾಗ birthday ಅದು? ಅಂದ್ರೆ ಈ month ಇದೇ ತಿಂಗಳು.

ಇಪ್ಪತ್ತೆಂಟ್ನೇ ತಾರೀಖಿರೋದು. ಬರ್ಬೇಕು ಆಯ್ತಾ? family ಸಮೇತ ಬರ್ಬೇಕು. ಹ okay, okay ಬರ್ತೇನೆ . ಮತ್ತೆ ಎಲ್ಲಿ birthday celebration ಎಲ್ಲ ಮಾಡುದು? ಅಂದ್ರೆ ಅದು ನಮ್ದು ಮನೆಯಲ್ಲೇ ನಮ್ದು ಮನೆಯಂದ್ರೆ ಅಕ್ಕಂದು ಮನೆ ಇದ್ಯಲ್ಲ?

ಅವ್ಳ್ದು ಗಂಡನ್ ಮನೆ, ಅಲ್ಲೇ celebrate ಮಾಡುದು.

ನಾನು ನಿಮ್ಗೆ location send ಮಾಡ್ತೇನೆ WhatsApp ಅಲ್ಲಿ.

ಹ. ಹೌದು, ಗಮ್ಮತ್ತುಂಟು. last time ನಿಮ್ದು stage ಲ್ಲ ಹಾಕಿದ್ರಲ್ಲ ಅದು celebrate ಮಾಡ್ಲಿಕ್ಕೆ?

Events ಇದ್ದೆಲ್ಲ. ಅದು ನಂಗೆ event management ದೊಂದು number send ಮಾಡು ಆಯ್ತಾ? ಅದು ಚೆಂದಾಗಿತ್ತು ನಿಮ್ದು, decorate ಎಲ್ಲ ಮಾಡಿದ್ದು. ಹೌದಾ? ಅದು ಒಬ್ರಿಗೆ order ಕೊಟ್ಟಿದ್ದಕ್ಕೆ ಅವರು ಮಾಡ್ಸ್ಕೊಟ್ಟಿದ್ರು. ಹ number ಕಳಿಸ್ತೀನಿ. ಮತ್ತ್ ಬೇಗ booking ಮಾಡ್ಬೇಕಾಗುತ್ತೆ ಅವರದ್ದು. ತುಂಬ ಎಲ್ಲ ಇರ್ತದಲ್ಲ functions ಎಲ್ಲಾ? ಹಾಗಾಗಿ. ಹ. ಹೌದು. ಈವಾಗ function ಎಲ್ಲ ಜಾಸ್ತಿ ಅಲ್ಲಾ?

ಅದೇ number ಕೊಟ್ಟ ಕೂಡ್ಲೇ ನಾನು book ಮಾಡ್ತೇನೆ.

ಮತ್ತೆ ಅಡುಗೆಯದ್ದೆಲ್ಲ? ಹ, ಅಡುಗೆಯದ್ದು ಕೂಡ ಅವ್ರೇ contract ತಗೋಳ್ತಾರೆ. ಹೌದಾ? ಹಾಗಾದ್ರೆ ಒಳ್ಳೇದಾಯ್ತು.

ನೀನು ಅದು ಒಂದು number ಕೊಟ್ರೆ ನಾನೆರಡನ್ನೂ ಕೇಳಿ ನೋಡ್ತೇನೆ ಹಾಗಾದ್ರೆ ಮತ್ತೆ ಅದು advance ಎಲ್ಲ ಹೇಗೆ pay ಮಾಡುದೆಲ್ಲ advance ಕೊಡ್ಬೇಕಾ, ಮೊದ್ಲೇ? ಹ first start ಗೆ ಸ್ವಲ್ಪ half amount ಕೊಡ್ಬೇಕು. ಮತ್ತೆ ಉಳಿದಿದ್ದು next ಕೊಟ್ರೆ ಅಂದ್ರೆ ಎಲ್ಲ function ಎಲ್ಲ ಮುಗಿದ್ಮೇಲೆ ಮತ್ತೆ ಕೊಟ್ರೆ ಕೊಟ್ರೆ ಆಗ್ತದೆ. ಹಹಾ ಒಳ್ಳೇದಾಯ್ತು ಹಾಗಾದ್ರೆ.

ಹೌದು. ಮೊದ್ಲೇ ಎಲ್ಲ ಕೊಡೋದ್ ಸ್ವಲ್ಪ ಕಷ್ಟ ಆಗ್ತದಲ್ಲ? ಅಂದ್ರೆ ಎಲ್ಲ,

ಇತರ ಇದ್ರೆ ಒಳ್ಳೇದಾ. ಹ್ಮ helpful ಆಗತ್ತೆ ಸ್ವಲ್ಪ, ಮತ್ತೆ ಶಾಮಿಯಾನ ಹಾಗೆಲ್ಲ ಹಾಕ್ಲಿಕ್ಕುಂಟಾ? ಹ. ಹೌದು. ಅಂದ್ರೆ ಹಾಕ್ಬೇಕು ಅಂತ. ನಿಮ್ದು ಅಂದ್ರೆ last time ಇದ್ರಲ್ಲಿದ್ದದ್ದಲ್ಲಾ, hall ಲಿ ಅಲ್ಲಾ? ಹಾ. ಹೌದು, hall ಲಿಟ್ಟದ್ದು. ನಿಮ್ದು ಮನೆಯಲ್ಲಾದ್ರೂ ಹಾಕ್ಬೇಕಾಗತ್ತಲ್ಲ ಶಾಮಿಯಾನ್ಸೆಲ್ಲಾ?

ಹ. ಹೌದು. ಅದೇನ್ ಮಾಡ್ತಾರೋ ಗೊತ್ತಿಲ್ಲ. ಒಂದ್ time ಅಕ್ಕನಿಗೆ ಕೇಳಿ ನೋಡ್ಬೇಕು. ಭಾವ ಏನಾದ್ರೂ ಆ ಈಗ ಏನಾದ್ರು ಹಾಕ್ಸಿದಾರಾ ಅಥವಾ ಯಾರಿಗಾದ್ರೂ contract ಕೊಟ್ಟಿದ್ದಾರಾಂತ ಹೇಳಿ, ಅದ್ರ ಬಗ್ಗೆ ಇದೊಂದು ಹೇಳಿದ್ಲು ಕೇಳಿ ನೋಡು ಅಂತ ಹೇಳಿ. ನಿಂಗೆ friends ಗೆ ಯಾರಾದ್ರೂ ಗೊತ್ತಿರೋರು ಇದ್ರೆ cheap ಲಿ ಮಾಡೋರು ಇದ್ರೆ ಕೇಳು ಅಂತ ಹೇಳಿದ್ರು. ಹೌದಾ okay ಇದು ಇದ್ರದ್ದು ಬೇಕಾದ್ರೆ ಶಾಮಿಯಾನದ್ದು ಬೇಕಾದ್ರೆ ಕೇಳಿ ಇಲ್ ಮನೆ ಹತ್ರಾನೇ ಇದ್ದಾರೆ, ಬೇಕಾದ್ರೆ ಹೇಳ್ತೇವೆ.

ನಾನು ಅದೇ ಇವತ್ತು ಸಂಜೆ ಕೇಳ್ತೇನೆ ಅವ್ಳಿಗೆ ಆಮೇಲೆ ನಾನ್ ನಿಮ್ಗೇನಂತ ಹೇಳ್ತೇನೆ. ಹ okay ಆಯ್ತು ಮತ್ತೆ ವಿಶೇಷ? ವಿಶೇಷ, ಅದೇ birthday ದ್ದು. birthday ಈವಾಗ ಅದೇ ತಾನೆ ವಿಶೇಷ ಆಗಿದೆ . ಹೌದಲ್ವಾ? ಹ್ಮ. ಮತ್ತೆ, ಸರಿ ಹಾಗಾದ್ರೆ ನಂಗೊಂದು call ಬರ್ತಾ ಉಂಟು, ಅದೇ invite ಮಾಡ್ಬೇಕಲ್ಲ?

ಈವಾಗ ಅವರದ್ದು call ಬರ್ತಾ ಉಂಟು ಹಾಗೆ.

ಸರಿ ಹಾಗಾದ್ರೆ ಹ್ಮ bye .

ಚೈತ್ರ ಹೇಗಿದ್ದೀರಾ ತುಂಬ ದಿನಾಯ್ತು ನಿಮ್ಜೊತೆ ಮಾತಾಡ್ದೆ. ಹೌದಾ ಮತ್ತೆ ಹೇಗಿದ್ದೀರಾ. ನಾನ್ ಚೆನ್ನಾಗಿದ್ದೀನಿ, ನೀವ್ ಹೇಗಿದ್ದೀರಾ ಇತ್ತೀಚಿಗೆ ಮನೆ ಕಡೆನೇ ಇದ್ದೀರಂತೆ. ಅಹ್ ಹೌದು ಹೌದು ಬನ್ನಿ ಕಡೆ ಯಾವಾಗಾದ್ರೂ ತುಂಬ ದಿನಾಯಿತಲ್ಲ ನೋಡ್ದೆ. ಅಹ್ ಬರ್ತೀನಿ ಬರ್ತೀನಿ. ಮತ್ತೆ ಏನ್ ಮಾಡ್ತಿರ್ತೀರಾ? ನಂಗೆ ಈಗ ಬೆಳಿಗ್ಗೆ ಹೊತ್ತೆಲ್ಲಾ class ಇರ್ತದೆ ಆಯ್ತಾ, ನಂಗೆ training ನಡಿತಾಯಿದೆ ಸ್ವಲ್ಪ ಹಾಗೆ.

ಮತ್ತೆ ಮಧ್ಯಾಹ್ನ free ಇದ್ದಾಗ ಆಚೆ ಈಚೆ ತೋಟದ್ಕಡೆ ಹೋಗುದು ಇಲ್ಲ ಏನಾದ್ರು books ಓದೋದು ಇಲ್ಲ painting ಮಾಡೋದು ಹೀಗೆ time pass ಮಾಡ್ತಾಯಿದ್ದೇನೆ ನಿಮ್ಗೆ time ಸಿಗ್ಲಿಕ್ಕೆ ಇಲ್ಲ ಅಲ್ಲ. ಇಡೀ ದಿನ ಕೆಲ್ಸನೆ ಆಗ್ತದಾಂತ. ಹೌದು ಕೆಲ್ಸ ಅದ್ರಲ್ಲೇ ಇದಾಗ್ತದೆ. ಹೌದು. ಮತ್ತೆ free ಇದ್ದಾಗ ಎಂತ ಮಾಡುದು ನೀವು? ಅಹ್ free ಇದ್ದಾಗ ಕೆಲವೊಂದು books ಎಲ್ಲ ಹೇಗೆ ಓದ್ತಾ ಇರ್ತೀನಿ. ಮತ್ತೆ ನೀವ್ ಏನ್ ಮಾಡ್ತೀರಾ free ಇದ್ದಾಗ? ಓ books ಓದುದು ಒಳ್ಳೆ ಅಭ್ಯಾಸ ಮಾರೆ ನಾನು ಅದ್ನೇ ಮಾಡ್ಬೇಕoತ ಅoದ್ಕೊಳ್ಳುದು ಅಷ್ಟೇ ಆಯ್ತಾ, ಪುಸ್ತಕಯೆಲ್ಲ ತರ್ಸಿದೀನಿ ಮೊನ್ನೆ ಅಷ್ಟೇ ಅದು ಎಂತದೋ offer ತ್ತಂತ ಮೂರ್ ಪುಸ್ತಕ ತರ್ಸಿದೆ. ಅದು ನನ್ಗೀಗ ಹೆಸರುಸ ನೆನಪ್ಪಿಲ್ಲ ಹಾಗೆ ಇರ್ತದೆ ಓದ್ಲಿಕ್ಕೆ ಸಮಯ ಸಿಗುದಿಲ್ಲ ಅಂತ.

ಹಾಗೆ ನಿಮ್ಗೆ ಯಾವುದಾದ್ರೂ books ಬೇಕಿದ್ರೆ ತಗೊಂಡ್ಹೋಗಿ ಬನ್ನಿ ಈಕಡೆ.

ಒಳ್ಳೊಳ್ಳೆ ಪುಸ್ತಕ ಇದೆ ನಾವ್ ಓದುದಿಲ್ಲ ಅಷ್ಟೇ ಬಿಟ್ರೆ ನಾನ್ ಒಂದು ಅಷ್ಟು ಪುಸ್ತಕ ತರ್ಸ್ ತರ್ಸಿಡ್ತೇನೆ ಅಪ್ಪಸ ಹಾಗೆ ಎಲ್ಲಾದ್ರೂ ಒಳ್ಳೆ ಪುಸ್ತಕ ಕಂಡ್ರೆ ಹಾಗೆ ತಂದು ಇಡ್ತಾರೆ ಇಲ್ಲಿ ಓದೋರೆ ಯಾರಿಲ್ಲ. ಹೌದಾ ಹಾಗಾದ್ರೆ ನನ್ ಬರ್ತೇನೆ next week ಬಂದಾಗ ಹಿಡ್ಕೊಂಡು ಬರ್ತೇನೆ ಆಯ್ತಾ. ಅಹ್ ನಿಮ್ಗೆ ಯಾವ್ತರ ಪುಸ್ತಕ ಇಷ್ಟ. ನನ್ಗೆ ಕಥೆ ಪುಸ್ತಕಯೆಲ್ಲ ಓದ್ತಾಯಿರ್ತೇನೆ free ಇದ್ದಾಗ ಎಲ್ಲ. ಹೌದಾ. ನೀವ್ ಕನ್ನಡ ಓದುದ English ?

ಹೌದಾ.ನಮಲ್ಲಿ ಒಳ್ಳೊಳ್ಳೆ ಪುಸ್ತಕ ಇದೆ ತಗೊಂಡ್ಹೋಗಿ ಯಾವಾಗಾದ್ರೂ.

English ಲ್ಲಿಸಾ ಒಳ್ಳೊಳ್ಳೇ ಪುಸ್ತಕ ಇದೆ ಈ ಆಮಿಷ ಅವರದು series ಇದೆ ಆಯ್ತಾ ಅವರು ಶಿವನ್ ಬಗ್ಗೆ ನಾಗಾಸ್ ಬಗ್ಗೆ ಎಲ್ಲ ಒಂದು series ಆಗಿ ಪುಸ್ತಕ ಬರ್ದಿದ್ದಾರೆ. ಅವರು ಈ ಅಹ್ ಹಳೆಕಾಲದ ಕತೆಗಳನೆಲ್ಲಾ ಸ್ವಲ್ಪ modernize ಮಾಡಿ ಚಂದ ಮಾಡಿ ಬರ್ದಿದ್ದಾರೆ ಅದುಸ ಒಳ್ಳೆ ಇರ್ತದೆ ನೀವ್ ಒಂದ್ಸಲ ಓದಿ ನೋಡಿ ತುಂಬ ಒಳ್ಳೆ ಇರ್ತದೆ. ಅಹ್ ಆಯ್ತ್ ಆಯ್ತು. ನಾಳ್ಳುದು ಬರ್ತೀನಿ ಅಲ್ಲ ಆ ದಿನ ತೆಗೊಂಡು ಹೋಗ್ತೀನಿ ಆಯ್ತಾ. ಅಹ್ ತಗೊಂಡು ಹೋಗಿ ಯಾರಾದ್ರೂ ಓದ್ತಾರೆ ಅಂದ್ರೆ ಅಷ್ಟು ಖುಷಿ ನೋಡಿ ನಮ್ಮನೆಲ್ಲಿ ಓದ್ಲಿಕ್ಕೆ ಯಾರು ಜನ ಇಲ್ಲ. ಹೌದಾ ಮತ್ತೆ. ಅಮ್ಮಯೆಲ್ಲ ಓದುದಿಲ್ವ book ಎಲ್ಲ. ಅಹ್ ಅಮ್ಮ ಈಗ ಈಗೆಂತಾಗಿದೆ ಹೇಳಿ, ಮೊದ್ಲೆಲ್ಲಾ ಈ TV mobile ಎಂತ ಇರ್ಲಿಲ ಅಲ್ಲ ಹಾಗೆ ನಮ್ಗೆ time pass ಆಗ್ತಿರ್ಲಿಲ್ಲ ಎಲ್ಲರು ಓದ್ತಿದ್ವಿ. ಈಗ ಈ mobile ಬಂದ ಮೇಲೆ ಬರಿ YouTube ನೋಡುದು Facebook ನೋಡುದು ಎಲ್ಲ ಆಗ್ತದೆ ಎಲ್ಲರಿಗೂ, ಹಾಗೆ ಯಾರು ಓದುದಿಲ್ಲ. ಅಮನ್ಗೆ ಈಗ ಮೊನ್ನೆ ನಾನು ಹೇಳಿದೆ ಬರಿ mobile ನೋಡಿ ಕಣ್ಹಾಳ್ ಮಾಡ್ಕೊಳ್ಳುದಿಂದ ಪುಸ್ತಕ ಓದುದು ಒಳ್ಳೇದಲ್ಲ ಹಾಗೆ ಈಗ ಮೊನ್ನೆ ಇಂದ ಯಾವುದೊ ಪುಸ್ತಕ ಓದ್ತಾ ಇದ್ದಾರೆ. ಹೌದಾ. ಪುಸ್ತಕ ಓದಿದ್ರೆ ಸ್ವಲ್ಪ ಕಣ್ಣಿಗೂ rest ರುತೆ ಅಲ್ಲ ಅದೆ ಅದೆ ಅದು ಅಭ್ಯಾಸನೆ ಬಿಟ್ಟಹೋಗಿದೆ ಅಂತ ನಮ್ಗೆಲ್ಲಾ ಈಗ. Okay ಅಹ್ okay ಮೇಘನಾ ಅಣ್ಣ call ಮಾಡ್ತಿದಾನೆ ಮತ್ತೆ ಮಾಡ್ಲಾ ನಾನು. ಅಹ್ ಸರಿ ಸರಿ. ಬನ್ನಿ ಯಾವಾಗಾದ್ರೂ ಆದಾಗ.

Hello ಸ್ವಾತಿ, ನಾನ್ ಚನ್ನಾಗಿದ್ದೇನೆ, ನೀವ್ ಹೇಗಿದ್ದೀರಿ? ನಾನ್ ಹುಷಾರಿದ್ದೇನೆ, ಮತ್ತೆ ಏನ್ ಮಾಡ್ತಿದೀಯಾ?

ನಾನೀಗ ಮನೆಯಲ್ಲೇ ಇದ್ದೇನೆ, ನೀವ್ ಎಲ್ಲಿದೀರಿ? ನಂಗೊಂದು Bangalore ಅಲ್ಲಿ ಕೆಲ್ಸ ಆಯ್ತು, ಹಾಗೆ ನಾನಿವಾಗ Bangalore ಅಲ್ಲಿ ಇದ್ದೇನೆ.

ನಮ್ಗೆ accounts ಅಲ್ಲಿ ಒಂದು ಕೆಲ್ಸ ಆಯ್ತು, ಹಾಗೆ ನಾನು ಈವಾಗ Bangalore ಅಲ್ಲಿ, ನಿಂಗೇನಾದ್ರೂ ಕೆಲ್ಸ ಬೇಕಾದ್ರೆ ಹೇಳು.

ಹಾ ಆಯ್ತು, ನಂದೀಗ M.com ಅದದಷ್ಟೇ, ನಾನು M.com ಅಲ್ಲಿರ್ಬೇಕಾದ್ರೆ banking exam ಬರ್ದಿದ್ದೇನೆ, ಈಗ ಅದ್ರದ್ದು ಫಲಿತಾಂಶಕ್ಕೆ ನೋಡ್ತಿದ್ದೇನೆ.

ಹೌದು, ನಾನಿವತ್ತಷ್ಟೇ ಪೇಪರಲ್ಲಿ ಓದಿದೆ. ಬರುವ ತಿಂಗಳು banking exam ಬರ್ದವರದ್ದು, ಫಲಿತಾಂಶ ಬರ್ತದೇಂತ.

ಹಾ ಹೌದು, ನಾ ನಿನಗೆ resume send ಮಾಡ್ತೇನೆ, ಅಲ್ಲಿಯೇ ಒಳ್ಳೇದು ಜ್ವ ಕೆಲಸ ಇದ್ರೆ ನೀನ್ ನೋಡಯ್ತಾ? ಆಯ್ತು, ನಮ್ಮದ್ರಲ್ಲಿಸಾ ಉಂಟು ಅಂತ ಹೇಳ್ತಿದ್ರೂ. ಹಾಗೆ ನಿಂದೂ, ಎಲ್ಲ ಕಳಿಸು, marks card ಎಲ್ಲ, ನಾನವರಿಗೆ ಕಳಿಸ್ತೇನೆ, ಮತ್ತೆ ನೋಡುವ ಏನ್ ಹೇಳ್ತಾರಂತ ಹೇಳಿ.

ಅಹ್ ಸಂಬಳ ಒಳ್ಳೇ ಇದೆ ಕಣೇ, ನಮ್ಗೆ ಎಷ್ಟು ಕೊಡ್ತಾರೆ ಗೊತ್ತಾ? ಈವಾಗ ನಲವತ್ತು ಕೊಡ್ತಾ ಇದಾರೆ, ಈವಾಗಂದ್ರೆ ಕಲ್ತು ಬರ್ತಾರಲ್ಲ, ಅವ್ರಿಗೆ ಇಪ್ಪತೈದ್ರಿಂದ ಮೂವತ್ತುವರೆಗೆ ಕೊಡ್ತಾ ಇದಾರೆ.

ಹೌದಾ? ಅದೇ ಈಗ ಬಾಡಿಗೆಯದ್ದೆಲ್ಲ, ಇದೆಯಲಾ ಖರ್ಚು? ಊಟದೆಲ್ಲ ಸೇರಿ ಎಷ್ಟಾಗ್ತದಲ್ಲಿ? ಊಟದಂದ್ರೆ, ಈವಾಗ ಏನ್ ಗೊತ್ತಾ ನಮ್ಗೆ? ನಮ್ದು ಈವಾಗ office ಇಂದ ಕೊಡ್ತಾ ಇಲ್ಲ, ನಮ್ದು salary ಅಲ್ಲೆ ನಾವ್ cut ಮಾಡ್ತಾ ಇದ್ದೇವೆ ಅದನ್ನ. ನಮ್ಗೆ ಇನ್ನು ಮುಂದೆ, ಅಂದ್ರೆ ಬರುವ ತಿಂಗಳಿಂದ ನಮ್ಗೆ office ಇಂದಲೇ ಇದೆಲ್ಲ ಕೊಡ್ತಾರೆ ಆಂತ ಹೇಳಿದಾರೆ, ಊಟ, ತಿಂಡಿ ಹಾಗೆ ನೋಡ್ಬೇಕು ಈವಾಗ ಅಹ್ ನಮ್ದು salary ಅಲ್ಲೇ ತುಂಬ cut ಆಗ್ತದೆ, ನೋಡ್ವಾ.

ಹೌದಾ, ಸಮಯ ಎಸ್ಟು ಕೆಲಸದ್ದು? ಸಮಯ ಏನ್ ಗೊತ್ತಾ? ನಮ್ಗೆ ಬೆಳಿಗ್ಗೆ ಒಂಬತ್ತು ಗಂಟೆಗೆ, ಮತ್ತೆ ಸಂಜೆ ನಾಲ್ಕುವರೆವರೆಗೆ ಉಂಟು.

ಹೌದಾ? ಅದು change ಆಗ್ತಾ ಇರ್ತದಾ, ಬೇರೆ ಬೇರೆ ಸಮಯಕ್ಕೆ?